ಎ ಟಿ ಎಂ ಅಂದ್ರೆ ಇವಾಗಂತೂ ಎ ಟಿ ಎಂ ಇಲ್ದೆ ನಾವು ಬ್ಯಾಂಕ್ ಅಲ್ಲಿ ವರ್ಕ್ ಮಾಡಂಗೆ ಇಲ್ಲಾ. ಅಹ್ ಎಲ್ಲಿಗ್ ಹೋದ್ರು ನಿಮಿಗ್ ಎ ಟಿ ಎಂ ಎ ಟಿ ಎಂ ಕೇಳ್ತಾರೆ.

ಚಿಕನ್ ಬಿರಿಯಾನಿ ಅಂದ್ರೆ ನಮ್ಗೆಲ್ರಿಗೂ ತುಂಬಾ ಇಷ್ಟ ಹ್ಮ್ಮ್ ಚಿಕನ್ ಅಹ್--

ಆಟೋ ಗಳು ಅಹ್ ಬಸ್ಸು ಬಸ್ಸಿನ್ ವ್ಯವಸ್ಥೆ ಇಲ್ಲ ಈಗ. ಹ್ಮ್ಮ್ ಲಾಕ್ ಡೌನ್ ಇಂದ ಬಸ್ಸಿನ್ ವ್ಯವಸ್ಥೆ ಇಲ್ಲ.

.ಅದ್ರಲ್ಲಿ ನಾವು ಯಾವಾಗ್ಲೂ ಅಷ್ಟೇ ಹೋಗತಿರ್ತಿವಿ ಏನಾದ್ರು ಬೇಜಾರ್ ಆದ್ರೆ ಬುಕ್ಸ್ ಎಲ್ಲಾ ತಗೊಂಡು ಓದ್ತಾ ಇರ್ತಿವಿ ಈವಾಗ ಸ್ಕೂಲ್ ಮಕ್ಳಿಗೆ ಲೈಬ್ರರಿ ಬುಕ್ ನ ಕೊಡ್ಬೇಕಂತ ಆಗಿದೆ

ಅದ್ರಲ್ಲಿ ಭಾರಿ ದೊಡ್ಡದ್ ಸೌಂಡ್ ಹಾಕಿದ್ರು ಮಕ್ಕ್ಳುದೆಲ್ಲಾ ಡಾನ್ಸ್ ದೊಡ್ಡ್ ದೊಡ್ಡ್ ಡಾನ್ಸ್ --

ಬೈಕ್ಕೂ ಇವಾಗಂತೂ ಮನೆಗಟ್ಟೆ ಗಾಡಿಗಳಾಗಿದ್ದಾವೆ ಯಾರ್ ಮನೆಲ್ ನೋಡಿದ್ರು ಒಂದ್ ಸ್ಕೂಟಿ ಆಗ್ಲಿ ಅಹ್ ಬೈಕ್ ಆಗ್ಲಿ ಲಾಸ್ಟಿಗ್ ಒಂದು ಸ್ಕೂಟಿ ನಾರು ಇದ್ದೆ ಇರತ್ತೆ.

ಒಂದು ಸಿಟಿ ಲೆಲ್ಲೋ ಆಮೇಲೆ ನಾವು ಹ್ ಟಿವಿ ಲೆಲ್ಲಾ ನೋಡತಾ ಇರ್ತಿವಿ ಯಾವಾಗ್ಲೂ ಸ್ವಿಮ್ಮಿಂಗ್ ಪೂಲ್ ಎಸ್ಟ್ ಚನಾಗಿದೆ ಅಷ್ಟು ಚನ್ನಾಗಿದೆ ಅಂತ ಹೇಳಿ --

ಆಮೇಲೆ ಮೇಲ್ಶಿಕಾರಿರಂತೆ ಹೇಳ್ ಎಲ್ಲಾ ಬರ್ತಿದ್ರು ಅವಾಗ ಅವ್ರು ಅವ್ರ್ ಬೈಕ್ ನೆಲ್ಲ ಇಟ್ಕೊಂಡು ಕತ್ತೆ ಮೇಲೆ ಸವಾರಿ ಮಾಡ್ಕೊಂಡು ಊರಿಂದ ಊರಿಗೆಲ್ಲಾ ಬರೋದು ಜಾಸ್ತಿ ಅಂದ್ರೆ ಇವಾಗೆಲ್ಲ ನಿಲ್ಸ್ಬಿಟ್ಟಿದ್ದಾರೆ ಅವೆಲ್ಲಾ ಬರೋದೆಲ್ಲ --

ಹ್ಮ್ ಒಂದ್ ಸರಿ ಹೋಗ್ಬೇಕು ಒಳಗೆಲ್ಲ ಹೊಗ್ ನೋಡ್ಬೇಕು ಅಂತ ಅಸೆ ಇದೆ ನಾಗರಕೋಟೆ ಗೆ